ಏ ಕೂದಲು ಕಟಿಂಗ್ ಮಾಡೋದ್ರಿಂದ ಮಕ್ಕಳು ಸುಂದರವಾಗಿ ಕಾಣ್ತಾರೆ ದೊಡ್ಡೋರ್ ಎಲ್ಲರೂ --

ಇಲ್ಲಿ ದೊಡ್ಡ ಹಡಗುಗಳು ಇರ್ತವೆ ಚಿಕ್ಕ ದೋಣಿಗಳು ಎಲ್ಲ ಇರ್ತವೆ.

ಅದ್ರಿಂದ ಇಂಥ ಲೈಬ್ರೆರಿ ಗಳಲ್ಲಿ ಹೋಗಿ ಮಕ್ಕಳು ಎಲ್ಲರೂ ಪುಸ್ತಾಕಗಳು ತಕಂಡ್ ಓದ್ಬಹುದು --

ಹಳ್ಳಿಗಳಲ್ಲಿ ಇಂಥದೆಲ್ಲ ಇದ್ರೆ ತುಂಬಾ ಚೆನ್ನಗಿ ಇರ್ತದೆ.

ಅವಾಗ ಓಡಾಡೋಕೆ ಎಲ್ಲ ಬಸ್ಸು ಕಾರ್ ಗಳಿಲ್ಲ ತುಂಬಾ ಹಿಂಸೆ ಅಯ್ತಿತ್ತು.

ಸುಲಭ ಅಯ್ಥದೇ ಮಕ್ಕಳು ಶಾಲೆಗ್ ಹೋಗೋದ್ ಬರೋದಕ್ಕೆಲ್ಲ.

ಎಲ್ಲಾದ್ರೆ ನಾವು ಹೊರಗಡೆ ಹೋದಾಗ ಬಂದಾಗ ಎಲ್ಲ್ಲ ಇಲ್ಲಿಅಂಗಡಿಗಳಲ್ಲಿ ಟೀ ಕುಡೀಬಹುದು-

ನಾವು ನಮ್ಮ ಮನೆಗಳಲ್ಲಿ ಕುಡಿಯೋಕು ಸಹ ಬಳಸಬಹುದು ಈ ನೀರನ್ನ ಈ ನೀರಿಲ್ಲ ಅಂದ್ರೆ ತುಂಬಾ ಕಷ್ಟ ಅಯ್ಥದೇ.

ಇಲ್ಲಿ ಮನುಷ್ಯ ಮನುಷ್ಯನಿಂಗೆ ಮೊದ್ಲೇ ಮನೆ ಬೇಕೇ ಬೇಕು ಅದಕ್ಕೆ ಇಟ್ಟಿಗೆ ಮರಳು --

ಮಕ್ಕಳಿಗಂತೂ ತರಕಾರಿಗಳು ಹಾಕಿ ಚೆನ್ನಾಗಿ ಅಡುಗೆ ಮಾಡಿ ಕೊಡಬೇಕು.

ಆಹ್ಹ್ ರಜಾ ದಿನಗಳಲ್ಲಿ ಎಲ್ಲ ಬಂದು ಓಡಾಡಬಹುದು ಒಳ್ಳೆ ಗಾಳಿ ಸಿಗುತ್ತೆ.

ಗಣೇಶನ್ ಕೂರ್ಸಿದಾಗೆಲ್ಲ ಆಕತರ ಅಲ್ಲ ಅದ್ರಿಂದ ಮಕ್ಕಳಗಾ ಓದೋದ್ ಬರೆಯೋದಕ್ಕೆಲ್ಲ ತೊಂದ್ರೆ ಅಯ್ತದೆ.

ಅದರಿಂದ ತುಂಬಾ ಒಳ್ಳೇದ್ ಆಯ್ತದೆ ಮಕ್ಕಳಿಗೆ --

ಹಸು ಕರ್ದು ನಮ್ ಮನೆಗಳಲ್ಲಿ ಹಾಲ್ಕಾಯ್ಸಿ ಮಕ್ಕಳುಗಳಿಗೆ ಆಲ್ ಕೊಡ್ತಿವಿ ಮೊಸರು ಮಜ್ಗೆ ಮಾಡ್ತಿವಿ .

ಹೊರ್ಗ್ ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿ ಮಕ್ಕಳ ಜೊತೆ ಎಲ್ಲ --

ಕೆಳಗಡೆ ಎಲ್ಲ ಮಕ್ಕಳಿಗೆ ತೊಂದ್ರೆ ಆಗ್ಬರ್ದ್ ರೀತಿಲಿ--